ಇಲ್ಲಿ ಒಂದು ಗಾರ್ಡನ್ ಅನ್ನು ಕಾಣುತ್ತಿದೆ.

ಅಲ್ಲಿ ಹಲವಾರು ಗಿಡ ಮರಗಳನ್ನು ಕಾಣುತ್ತಿವೆ ಅದರದಲ್ಲಿ ತೆಂಗಿನ ಮರಗಳು ಸಹ ಕಾಣುತ್ತಿವೆ ಅಲ್ಲಿ ಒಂದು ಆಟ ಆಡುವ ಜರಗುಂಡಿ ಅನ್ನು ಕಾಣುತ್ತಿದೆ.

ಇಲ್ಲಿ ಒಂದು ಬೇಕರಿ ಯನ್ನು ಕಾಣುತ್ತದೆ.

ಆ ಬಂಡಿಯ ಮೇಲೆ ಸಣ್ಣ ಸಣ್ಣ ಮೀನುಗಳು ಹಾಗೂ ದೊಡ್ಡ ದೊಡ್ಡ ಮೀನುಗಳನ್ನು ಇಟ್ಟಿದ್ದಾರೆ.

ಅದರ ಮೇಲೆ ಒಬ್ಬ ಪುರುಷ ಎಕ್ಸೈಸ್ಸ್ ಅನ್ನು ಮಾಡುತ್ತಿದ್ದಾನೆ ಒಬ್ಬನು ಕೆಳಗಡೆ ಕುಳಿತು ಎಕ್ಸರ್ಸೈಜ್ ಅನ್ನು ಮಾಡುತ್ತಿದ್ದಾನೆ.

ಮೇಲ್ಗಡೆ ಲೈಟಿಂಗ್ಸ್ ಗಳನ್ನು ಕಾಣುತ್ತಿವೆ ಹಾಗೂ ಅಲ್ಲಿ ಒಂದು ಗಡಿಯಾರ ಫ್ಯಾನ್ ಮತ್ತು ಎಸಿ ಯನ್ನು ಕಾಣುತ್ತಿದೆ.

ಈಚೆ ಸೈಡಿಯು ನಲ್ಲಿ ಹೂ ಕಂಬಗಳಿವೆ.

ಮತ್ತು ಅಲ್ಲಿಯೂ ಸಣ್ಣ ಸಣ್ಣ ಸಸ್ಯಗಳನ್ನು ಹಚ್ಚಿದ್ದಾರೆ.

ಕೆಲವರು ಮನುಷ್ಯರು ಕುರ್ಜಿಯ ಮೇಲೆ ಕುಳಿತುಕೊಂಡಿದ್ದರೆ ಕೆಲವು ಕುರ್ಜಿಗಳು ಖಾಲಿಯಾಗಿವೆ.

ಹಾಗೂ ಕೀಬೋರ್ಡ್ ಗಳು ಮತ್ತು ಕೆಳಗಡೆ ಒಂದು ಕುರ್ಚಿ ಮತ್ತು ಇಚೇ ಸೈಡ್ ನಲ್ಲಿ ಒಂದು ಟಿ_ವಿ ಮತ್ತು ಮೇಲ್ಗಡೆ ಮೀನುಗಳು ಮತ್ತು ಅಲ್ಲಿ ಹಲವಾರು ಬಾಕ್ಸೆಸ್ ಗಳನ್ನು ಕಾಣುತ್ತಿವೆ ಮ--

ಮತ್ತು ಆಚೆ ಸೈಡಿನಲ್ಲಿ ಕುರ್ಜಿಗಳನ್ನು ಹಾಕಿದ್ದಾರೆ.

ಅಲ್ಲಿ ಒಬ್ಬ ಮನುಷ್ಯ ಫೋನಿನ ಮೇಲೆ ಮಾತಾಡುತಾ ನಿಂತಿದ್ದಾನೆ ಈಚೆ ಸೈಡಿನಲ್ಲಿ ಒಂದು ಸೌಂಡ್ ಬಾಕ್ಸ್ ಅನ್ನು ಕಾಣುತ್ತಿದೆ.

ಅದರ ಮುಂದುಗಡೆ ಮೂವರು ಪುರುಷರು ನಿಂತುಕೊಂಡಿದ್ದಾರೆ ಕೆಳಗಡೆ ಒಂದು ಬಕೆಟ್ ಅನ್ನು ಕಾಣುತ್ತಿದೆ.

ಆಚೆ ಸೈಡಿನಲ್ಲಿ ಕುರ್ಚಿಯ ಮೇಲೆ ಹೆಣ್ಣು ಮಕ್ಕಳನ್ನು ಕೂತುಕೊಂಡಿದ್ದಾರೆ.

ಇಲ್ಲಿ ಒಂದು ಗಾರ್ಡನ್ ಅನ್ನು ಕಾಣುತಿದೆ ಆ ಗಾರ್ಡನ್ ನಲ್ಲಿ ಚಂಡು ಹೂವಾಗಳು ಕಲರ್ ಕಲರ್ ಹೂವಾಗಳು ಹಾಗೂ ಅಲ್ಲಿ ಗಿಡ ಮರಗಳನ್ನು ಕಾಣುತ್ತಿವೆ.

ಈವೊಂದು ದುಃಖಾನನ್ನು ಕಾಣುತ್ತದೆ ಆ ದುಃಖಾನದಲ್ಲಿ ಹಲವಾರು ಬಾಕ್ಸಸ್ ಗಳನ್ನು ಕಾಣುತ್ತಿವೆ.

ಮತ್ತು ಒಂದು ಗಡಿಯಾರವನ್ನು ಕಾಣುತ್ತಿದೆ ಹಾಗೂ ಎರಡು ಫ್ಯಾನ್ ಗಳು ಹಾಗೂ ಸಿ_ಸಿ_ಟಿ_ವಿ ಮತ್ತು ಅಲ್ಲಿ ಹಲೋ ಹಲವಾರು ಮನುಷ್ಯರು ಕಾಣುತ್ತಿದ್ದಾರೆ.